ಮತ್ತು ಡಿ ಜೆ ಬಾಕ್ಸ್ ನ ಮೇಲ್ಗಡೆ ಒಂದು--

ಇಲ್ಲಿ ಎರಡರಿಂದ ಮೂರು ಜರಾಕ್ಸ್ ಮಷೀನ್ ಇವೆ.

ಮತ್ತು ಎದ್ರುಗಡೆ ಎರಡು ಜಾಗದಲ್ಲಿ ಮೂರು ಕಂಬಗ ಮೂರು ಕಟ್ಟಿಗೆಗಳನ್ನು ಇಟ್ಟಿದ್ದಾರೆ.

ಫ್ಯಾನ್ ಇವೆ ಮತ್ತು ಸಿ_ಸಿ_ಟಿ_ವಿ ಕ್ಯಾಮೆರಾ ಕೂಡ--

ಇಲ್ಲಿ ಸುತ್ತಮುತ್ತಲು ಗಿಡ ಮರಗಳು ಇವೆ.

ಮತ್ತು ಎದುರುಗಡೆ ಕಟ್ಟಡಗಳು ಕೂಡ ಇವೆ ಬ್ಯಾನರ್ಸ್ ಗಳನ್ನು ಹಚ್ಚಿದ್ದಾರೆ ವಯರ್ಸ್ ಗಳು ಕಾಣುತ್ತಿವೆ.

ಇಲ್ಲಿ ಬಹಳಷ್ಟು ಲೈಟ್ಸ್ ಗಳನ್ನು ಹಚ್ಚಿದ್ದಾರೆ.

ಇಲ್ಲಿ ಬಹಳಷ್ಟು ಲೈಟ್ಸ್ ಗಳು ಇವೆ.

ಮತ್ತು ಇಲ್ಲಿ ಬಹಳಷ್ಟು ಕುರ್ಚಿಗಳು ಡೈನಿಂಗ್ ಟೇಬಲ್ಸ್ ಗಳು ಇವೆ ಎದ್ರುಗಡೆ--

ಕಾರು ಕೂಡ ಇದೆ ಬೈಕ್ಸ್ ಗಳು ಕೂಡ ಇವೆ.

ಎದುರುಗಡೆ ಕಟ್ಟಡದ ಎದುರುಗಡೆ ಒಂದು ಕಟ್ಟಡ ಕಟ್ಟುತ್ತಿದ್ದಾರೆ.

ಎದುರುಗಡೆ ಒಂದು ಟೇಬಲ್ ಇದೆ ಅದರ ಮೇಲ್ಗಡೆ ಕಂಪ್ಯೂಟರ್ ಇದೆ.

ಇಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಿದ್ದಾರೆ.

ಅದರ ಮೇಲ್ಗಡೆ ಅಪೇಕ್ಸ್ ಫಿಟ್ನೆಸ್ ಸೆಂಟರ್ ಫೀಸ್ ಡೀಟೇಲ್ಸ್ ಕೂಡ ಇವೆ.

ಎದುರಗಡೆ ಒಬ್ಬ ಮನುಷ್ಯನು ಕೂತಿಕೊಂಡಿದ್ದಾನೆ ಟೇಬಲ್ ಮೇಲೆ ವಸ್ತುಗಳನ್ನು ಇಟ್ಟಿದ್ದಾರೆ.

ಇದು ಒಂದು ನಗರ ಸಾರಿಗೆ ಬಸ್ ನಿಲ್ದಾಣ ಬೀದರ್ ಇದೆ.

ಇಲ್ಲಿ ಎದುರುಗಡೆ ಮನುಷ್ಯರು ಕೂಡ ಇದ್ದಾರೆ ಮೆಟ್ಟಿಲುಗಳು ಕೂಡ ಕಾಣುತ್ತಿವೆ.

ಇದು ಒಂದು ನ್ಯೂ ದೆಹಲಿ ಹೇರ್ ಸಲೂನ್ ಹೇರ್ ಡಿಸೈನರ್ .